ಅವರು ಯಾರಿಗೆ ಪ್ರೇಯರ್ ಹೇಳತ್ತಿದಾರೆ ಅವರು ಪ್ರೇಯರ್ ಮಾಡುತ್ತಿದ್ದಾರೆ. ಆಮೇಲೆ ಎಲ್ಲಾರು ಕುಡಿ ಒಂದು ಫಕ್ಷನ್ ಅನ್ನು ಮಾಡತ್ತಿದಾರೆ.

ಇದೆ ದೊಡ್ಡ ಕಾಲೇಜ್ ಬೆಳಗಾಂ ಇಂದು ಆಮೇಲೆ ಇಲ್ಲಿ ಟೀಚರ್ಸ್ ಗಳು ಬಹಳ ತುಂಬಾ ಚನ್ನಾಗಿ ಇದ್ದಾರೆ ಹುಡುಗರುಯೆಲ್ಲಾ ಚನ್ನಾಗಿ ಕಲಿಸತ್ತಾರೆ ಇಲ್ಲಿ.

ಆಮೇಲೆ ತಮ್ಮ ತಮ್ಮ ಪ್ರಾಬ್ಲೆಮ್ಸ್ ಅನ್ನ ಹೇಳಿ ಪೇಷಂಟ್ ಗಳು ಅವರ ಮೆಡಿಸಿನ್ ತೊಕೊಂಡು ಹೋಗತ್ತಾರೆ.

ಇಲ್ಲಿ ಲೋಕೆರ್ಸ್ ಕೂಡ ಇದ್ದವೆ. ನಮಗೆ ಏನಾರ್ ಹಣವನ್ನು ಇಡುದ್ರಿದ್ರೆ ಈ ಲೋಕರ್ಸ್ ಇದ್ದಾವೆ. ಅಲ್ಲಿ ಸರ್ವಿಸಸ್ ಕೂಡ ತುಂಬಾ ಚನ್ನಾಗಿದೆ ಚಾರ್ಜಸ್ ಕೂಡ ಕಮ್ಮಿ ಇದೆ.

ಮನೇಲಿ ಏನೆ ಇದೆ ಫಕ್ಷನ್ ಇದ್ರೆ ಡೆಕೋರೇಷನ್ ಮಾಡಿಕೊಡತ್ತಾರೆ. ತುಂಬಾ ಚನ್ನಾಗಿ ಚನ್ನಾಗಿ ಬೊಕೇಸ್ ಮಾಡತ್ತಾರೆ . ಬೇರೆ ಬೇರೆ ಟೈಪ್ ಫ್ಲವರ್ಸ್ ಡೆಕೋರೇಷನ್ ಐಟಮ್ಸ್ ಇವರ ಕಡೆ ಸಿಗುತ್ತದೆ.